ಇದು ಒಂದು ಐತಿಹಾಸಿಕ ಸ್ಮಾರಕವಾದ ಕಾರಣ ಆಗಿನ ರಾಜರು ಮುಂದಿನ ಪಿಳಿಗೆಗಾಗಿ ಇದನ್ನು ನೋಡಲು ಒಂದು ಕಟ್ಟಿಸಿ ಕಟ್ಟಿಸಿರುತ್ತಾರ.

ಇಲ್ ಒಂದು ನಗರವಿದ್ದು ಇಲ್ಲಿ ಸುಂದರವಾದ ನೀರ್ ಹರಿಯುತ್ತಿದ್ದು ಮತ್ ಹಚ್ ಹಸಿರಾಗಿ ನಿಂತ ಗಿಡ ಮರವನ್ನು ನೋಡಬಹುದು.

ಒಂಬತ್ತು ದಿನದ ರೀತಿಯಲ್ಲಿ ವಿವಿ ವಿವಿಧವಾಗಿ ಅಹ್ ದೇವಿಯನ್ನು ನಾವು ಪೂಜೆ ಸಲ್ಲಿಸುತ್ತಿದ್ದು--

ಇವುಗಳಿಂದ ಟಾಟಾ ಶೋ ರೂಮ್ ನಿಂದ ಉತ್ತಮವಾದ ಕಾರ್ ಅನ್ನು ಪಡೆಯುವುದು ಮತ್ತು ನಾವು ಯಾವುದೇ ಸ್ಥಳಕ್ಕೆ ಹೋಗಲು--

ಇಲ್ಲಿ ಸಮುದ್ರವನ್ನು ಕಾಣಬಹುದು ಇಲ್ಲಿ ದೊಡ್ಡ ದೊಡ್ಡ ಹಡಗುಗಳನ್ನು ಕಾಣಬಹುದು.

ಒಂದು ಆಕರ್ಷಣೀಯವಾಗಿ ಒಂದು ಈ ಸ್ಥಳಗಳನ್ನು ಮಾಡುತ್ತಾರೆ

ನಮ್ಮ ದೇಶದ ರಾಷ್ಟ್ರಪಿತ ಎಂದೇ ಅವರನ್ನು ಕರೆಯಲಾಗುತ್ತದೆ ಅವರು ಕೊಟ್ಟಂಥ ಕೊಡುಗೆ ದೇಶಕ್ಕೆ ಅಪಾರವಾಗಿದೆ ಎಂದು ನಾನು ಹೇಳಲು ಬಯಸುತ್ತೇನೆ.

ಇಲ್ಲಿ ಗಿಡ ಮರಗಳನ್ನು ನಾವು ಕಾಣುತ್ತಿದ್ದೇವೆ. ಅಲ್ಲಿ ಒಂದು ಒಳ್ಳೆಯ ರೀತಿಯ ಮೈದಾನವಿರುತ್ತದೆ.

ಅವುಗಳಿಂದ ಪರಿಸರಕ್ಕೆ ಯಾವುದೇ ರೀತಿಯ ಹನಿ ಉಂಟು ಮಾಡುವುದಿಲ್ಲ ಇಂಧನಗಳನ್ನು ಬಿಡಲೇಬೇಕು.

ಆಹ್ಹ್ ಫೋಟೋ ಗಳನ್ನು ತೆಗೆಯಲು ನಾವು ಕಾತುರರಾಗಿ ಇರ್ತೀವಿ. ಇವುಗಳನ್ನು ನಾವು ಇಲ್ಲಿ ಕಾಣಬಹುದು.

ಆಹ್ಹ್ ಮೀನಿನ ಮಾರುಕಟ್ಟೆ ಹೋಗಿದೆ ಇಲ್ಲಿ ಜನರು ಮೀನನ್ನು ತಿನ್ನಲು ಮತ್ತು ಅದನ್ನು ಕೊಂಡುಕೊಳ್ಳಲು ಸಾಕಷ್ಟು ಜನರು ಬರುತ್ತಿದೆ.